ಆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಶೋ ಅನ್ನು ಕೊಟ್ಟಿರುವ ಹಾಗಿದೆ.

ಇಲ್ಲಿ ಬ್ಲಾಸ್ಟ್ ಅನ್ನು ಮಾಡಿದ್ದಾರೆ ಅಲ್ಲಿ ಪೇಪರ್ಸ್ ಗಳು ಕೆಳಗಡೆ ಬೀಳುತ್ತಿದೆ ಹಾಗೆ--

ಈ ಮೇಲಿನ ಚಿತ್ರದಲ್ಲಿ ಕಾಣುವುದೆನೆಂದರೆ ಇದು ಹೋಟೆಲ್ ಆಗಿದೆ ಈ ಹೋಟೆಲ್ನಲ್ಲಿ ಕೂತು ತಿನ್ನಲು ವ್ಯವಸ್ಥೆ ಇದೆ.

ಅಂಗಡಿಯಲ್ಲಿ ನಾನಾ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ.

ಈ ಹೋಟೆಲಿಲ್ಲಿ ಸಾಲಾಗಿ ಟೇಬಲ್ ಚೇರ್ ಗಳನ್ನು ಇಟ್ಟಿದ್ದಾರೆ ಚೇರಿನಲ್ಲಿ ಎರಡು ರೀತಿಯ ಡಿಸೈನ್ ಇವೆ.

ಹಾಗೆ ಡೋರ್ ಇದೆ ಡೋರಿ ನಲ್ಲಿ ಹುಡುಗ ಮತ್ತು ಹುಡುಗಿ ಚಿತ್ರವನ್ನು ಬಿಡಿಸಿದ್ದಾರೆ ಇಲ್ಲಿ ಒಬ್ಬ ಮನುಷ್ಯನ ನಿಂತಿದ್ದಾನೆ.

ಕಟ್ಟಡದಲ್ಲಿ ಒಂದ ಕಟ್ಟಡದ ಹೆಸರು ಸ್ಪರ್ಧಾ ಚಿಗುರು ಕೋಚಿಂಗ್ ಸೆಂಟರ್ ಎಂದು ಹಾಗಿ ಡೌನ್ಲೋಡ್ ಹವರ್ ಹ್ಯಾಪ ಫಾರ್ ಫ್ರೀ ಸ್ಟಡಿ ಮಟೀರಿಯಲ್ ಎಂದು ಬರದಿದ್ದಾರೆ.

ಹಾಗೆ ದೊಡ್ಡ ದೊಡ್ಡ ಕಿಟಕಿಗಳೂ ಕೂಡ ಇವೆ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಈ ಮಾಲ್ ನಲ್ಲಿ ಒಂದ್ ಮೂರ್ ನಾಲ್ಕ್ ಅಂತಸ್ತುಗಳಿವೆ ಹಾಗೆ ಮಾಲ್ ನಲ್ಲಿ ಲೈಟಿಂಗ್ಸ್ ತುಂಬಾ ತುಂಬಿದೆ.

ಈ ಕಾರು ಗ್ರೇ ಬಣ್ಣದಿಂದ ತುಂಬಿದೆ.

ಹಾಗೆ ರಿಸಲ್ಟ್ ಇನ ಮುಂದೆ ಸ್ವಿಮ್ಮಿಂಗ್ ಪೂಲ್ ಹಾಗೆ ವಿಶ್ರಾಂತಿ ಪಡೆಯಲು ಗಾ ಚೇರ್ ಗಳು ಇದೆ.